ಟಾಪ್ಸ್ ಮಾತ್ರ ಕಲರ್ ತುಂಬಾ ಚೆನ್ನಾಗಿದೆ ಇದ್ ಎರಡನೇದ್ ಇದೆಯಲ್ಲಾ ಅಲ್ಲಾ ಮೂರನೆದ್ ಮಾತ್ರ ಈಕಡೆಯಿಂದ ಎರಡನೇದ್ ತುಂಬಾ ಚೆನ್ನಾಗಿದೆ ಗ್ರೀನ್ ಮತ್ತೆ ಅಹ್ ಅದ್ರಲ್ಲ್ ಕಲರ್ ಕಾಲೌರ್ಫುಲ್ ಇದೆ ಇದ್ರಲ್ಲ್ ಮಾತ್ರ ಟಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಡಿ--

ಎಲೆಕ್ಟ್ರಿಕ್ ಗಾಡಿ ತಗೊಂಡಿದರೆ ಅಂದ್ರು ಪೆಟ್ರೋಲ್ ದು ತಗೋಳೋರು ತಗೋತಿರ್ತಾರೆ ಅದಕ್ಕೇನ್ ಅಡ್ಡಿ ಆಗಲ್ಲ ಅಮೌಂಟ್ ಜಾಸ್ತಿ --

ಅಂದ್ರೆ ನೋಡಬಹುದು ಅಲ್ಲಿ ಅದೆ ತರ ಇಲ್ಲಿ ಯಾವದೋ ಒಂದು ಹೋಟೆಲ್ ಅಲ್ಲಿ ಡೈನ್ನಿಂಗ್ ಟೇಬಲ್ ಇದೆ ಬೊಟ್ಲ್ ಇದೆ ಅದ್ರ ಮೇಲೆ ಒಂದು ಡ್ರಾಯಿಂಗ್ ಇದೆ ಅದನ್ನ ತೋರಿಸ್ತಾಯಿ--

ಇದು ಒಂದು ಪಿಪಿ ಓದ್ತಿರೋದು ಆಗಿರಬಹುದು ಇನ್ನೊಂದ್ ಡೋಲ್ ಅತರದ್ದು ಏನೋ ಒಂದ್ ಚೆನ್ನಾಗ್ ಅಲ್ಟಾರ್ ಮಾ--

ಅಂತ ಅನ್ನಸುತ್ತೆ ಅದೇನೊ ವಿದ್ಯೆ ದೇವ್ರ ಅದನ್ನಸುತ್ತೆ ತುಂಬಾ ಕೆತ್ತನೆವಾದ ತುಂಬಾ ಚನ್ನಾಗಿದೆ ಅದಕಿಂನ್ನ ಕಲರ್ ಇಟ್ಟರೆ ಮಾತ್ರ ತುಂಬಾ ಚನ್ನಾಗಿ ಕಾಣುತ್ತೆ ಕೈ ಮುಗಿಬೇಕು__